ಈ ಚಪ್ಪಟೆ ಆಗಿರೋದ್ರಿಂದ ಅವುಗಳಿಗೆ ನಿರೊಳ್ಗಡೆ ಅಡ್ಡಾಡಕ್ಕೆ ಅಂದ್ರೆ ಸ್ವಿಮ್ಮಿಂಗ್ ಮಾಡಾಕೆ ಇಸೀ ಆಕತ್ತಿ.

ಇಲ್ಲೆ ಈ ಚಿತ್ರದೊಳ್ಗಡೆ ದರ್ಗಾ ನೋಡೋಕೆ ಕುಂತೀವಿ ಈ ದರ್ಗಾ ನೊಡೋಕೆ ಬಹಳ ದೊಡ್ಡದೈತಿ.

ಆಮೇಲೆ ಈ ದರ್ಗಾದೊಳ್ಗಡೆ ಮುಸ್ಲಿಮ್ಸ್ ಎಲ್ಲ ಬಂದು ನಮಾಝ್ ಮಾಡ್ತಾರೆ ಅಂದ್ರ ಅವ್ರು ದೇವ್ರು ಅಲ್ಲಾಹು ಅನ್ನವ್ರು ಪ್ರಾರ್ಥನೆ ಮಾಡ್ತಾರೆ.

ಇಲ್ಲೆ ಒಂದು ಚಿತ್ರದಾಗ ಕಲ್ಯಾಣ ಮಂಟಪ ನೋಡಾಕ್ ಕುಂತೀವಿ ಈ ಕಲ್ಯಾಣ ಮಂಟಪದಾಗ ಮದು ಮಕ್ಳೆಲ್ಲ ಬಂದು ಮದುವೆ ಆಗ್ತಾರ.

ಇವ್ರ ಮದುವೆ ನೋಡಾಕ ಅಂತ ಬಂಧುಗಳೆಲ್ಲ ಬಂದಿರ್ತಾರ ಅವ್ರಿಗೆಲ್ಲ ಇಲ್ಲೆ ಊಟಕ್ಕೆ ಮಾಡಿರ್ತಾರ.

ಇಲ್ಲೆ ಹೆಚ.ಡಿ.ಎಫ್.ಸಿ ಬ್ಯಾಂಕ್ ಅನ್ನು ನೋಡಾಕ ಕುಂತಿದೀವಿ ಈ ಹೆಚ್.ಡಿ.ಎಫ್.ಸಿ ಬ್ಯಾಂಕ್ ಅಂತ ಅಂದ್ರ ಹೌಸಿಂಗ್ ಡೆವೊಲೊಪ್ಮೆಂಟ್ ಫೈನೇನ್ಸ್ ಕೋರ್ಪೊರೇಷನ್ ಅಂದಂಗ .

ನಾವು ಇಲ್ಲೆ ಗೋರ್ಮೆಂಟ್ ಬಸ್ಸ್ ಸ್ಟೋಪ್ ಅನ್ನು ನೋಡಾಕ್ ಕುಂತಿದೀವಿ ಈ ಗೋರ್ಮೆಂಟ್ ಬಸ್ಸ್ ಸ್ಟ್ಯಾಂಡ್ ಒಳ್ಗಡೆ ಎಲ್ಲ ಪೂರ ಗಲೀಜಾಗಿ ಇರ್ತತಿ ಯಾಕಂತಂದ್ರ --.

ಅಷ್ಟೊಂದು ಕ್ಲೀನೆಸ್ಸ್ ಇರ್ತಿದಿಲ್ಲ ಆವಾಗ ಆದ್ರ ಈವಾಗ ಒಂದ್ ಸೊಲ್ಪ್ ಏನೊ ಕ್ಲೀನೆಸ್ಸ್ ಮೇನ್ಟೇನ್ ಮಾಡಾಕ್ ಕುಂತಾರ .

ಈ ಬಂಕ್ ಈ ಬಂಕ್ ಒಳ್ಗಡೆ ಎಲ್ಲ ಈವಾಗ ಪೆಟೋಲ್ ರೇಟೆಲ್ಲ ಕೊಸ್ಟ್ಲಿ ಆಗ್ ಬಿಟ್ಟೈತಿ.

ಆಮೇಲೆ ಈ ಕೆಳಗಡೆ ಎಲ್ಲ ಹಚ್ಚ ಹಸಿರು ಆಗಿರ್ತಕ್ಕಂತ ಹುಲ್ಲು ಬೆಳ್ಕೊಂಡೈತಿ. ಈ ಹುಲ್ಲು ಬಹಳ ಹಚ್ಚ ಹಸಿರೈತಿ. ಈ ವು --

ಸ್ಟೇಟ್ ಬ್ಯಾಂಕ್ ಓಫ್ ಇಂಡಿಯಾ ಅಂತ ಅಂದ್ರೆ ಮರು ರಾಷ್ಟ್ರೀಕರಣ ಮಾಡಿದ್ರು ಆವಾಗಿಂದ ಅದು ಸ್ಟೇಟ್ ಬ್ಯಾಂಕ್ ಓಫ್ ಇಂಡಿಯಾ ಅಂತ ಹೆಸರನ್ನ ಪಡ್ --

ಆಮೇಲೆ ಈ ಬೋಟ್ಗಳನ್ನು ನೋಡಾಕ ಸಣ್ಣ್ ಗದಾವು.

ಇದ್ರೊಳಗ್ಡೆ ನಾವು ಒಂದು ಆನೆಯನ್ನು ನೋಡಾಕ ಕುಂತ್ಕೊಂಡಿದೀವಿ. ಈ ಆನೆ ಮೇಲ್ಗಡೆ ಆನಿ ಮಾವುತ ಅದ್ರ ಮೆಲ್ಗಡೆ ಹತ್ತ್ ನಿತ್ಕೊಂಡು ಅದ್ರನ್ನ ಆಟ ಆಡ್ಸಾಕ್ ಕುಂತಾನ.

ಇದ್ರೊಳಗಡೆ ಒಂದು ಅಭಯಾರಣ್ಯವನ್ನ ನೋಡಾಕ್ ಕುಂತೆವಿ.

ಬ್ರುಲ್ಡೋಝರ್ ಒಳ್ಗಡೆ ಈದೂ ಜೆ. ಸಿ. ಬಿ ಬುಲ್ಲ್ಡೋಝರ್ ಅಂತ ಕರೀತಾರ ಆಮೇಲೆ ಈ ಬ್ರುಲ್ಡೋಝರು ಎಲ್ಲರ ಗುದ್ದ್ ತೆಗಿಬೇಕಂತ ಅಂದ್ರೆ ಗುದ್ದ್ ತೆಗಿತೈತಿ.

ಪ್ರೈಸ್ ಹೊಡ್ಕೊತ್ತು ಆಮೆಲೆ ಈ ರೊನೊಲ್ಡ್ಂದು ಟೀಮು ಪೋರ್ಚುಗೀಸ್ ಅದು ಯಾವುದೆ ಪದಕವನ್ನು --